ಹ್ಮ್ ನೀವೆಂತ veg ಅ non veg ಅ? ನಾನು veg ಜೆ ಊಟ ಮಾಡುದು non veg ಈಗ ಬಿಟ್ಟಿದ್ದೇನೆ.

ನಮ್ಗೆ ಮನೇಲಿ ಅಂದ್ರೆ ತರ್ಕಾರಿ ಎಲ್ಲ ಅದು ನಾವೇ ಬೆಳಿವ ಕಾರಣ.

ಹಾಗೆ ಎಲ್ಲ vegetable ನೀವುಸ ನಿಮ್ಮಲಿ ಉಂಟಾ ತರ್ಕಾರಿ ಬೆಳಿತೀರಾ? ಹಾ ಮನೇಲಿ ಬೆಳೀತಾರೆ ಅಂದ್ರೆ ಈಗ ನಾನ್ ಮನೇಲಿ ಇಲ್ಲ ಅಲ್ಲಾ ಹೆಚ್ಚಾಗಿ ಮಾಡ್ತಾರೆ ಸ್ವಲ್ಪ ಜಾಗ ಇದ್ರು ಆದಷ್ಟು.

ಎಂತೆಲ್ಲ ಎಂತೆಲ್ಲ ಬೆಳಿತೀರಿ? ಎಂತಂತ್ರೆ ಹೀಗೆ ಅಲಸಂಡೆ ಮತ್ತೆ ಬೆಂಡೆಕಾಯಿ ಹಾಕಿ ಬೆಳಿತಾರೆ ಸ್ವಲ್ಪ ಸಾವಯವದ . ನಮ್ಮಲಿಸ ನಮ್ಮಲಿ ಅಂದ್ರೆ ಹಳತ್ತು ತರ್ಕಾರಿದ್ದು ಬೀಜ ಎಲ್ಲ ತೆಗ್ದಿಡ್ತಾರೆ ಕಳೆದ ವರ್ಷದ್ದೆಲ್ಲಾ. ಹಾಕುದು ಮತ್ತೆ ಈ ಈಗ ಇವರದ್ದು ಕೃಷಿ ಭವನ ಇಲ್ಲಿ ಎಲ್ಲ ಉಂಟಲ್ಲ ಅವರುಸ ಕೊಡ್ತಾರೆ ಸುಮಾರು ಬೀಜಗಳೆಲ್ಲಾ ತಂದು ಅದರದ್ದುಸ ಮಾಡುದು ಈ ಸಲ ಅಲಸಂಡೆ ಮತ್ತೇ ಇದು ಎಂತದು ಬದನೆ ಅದು ಊರ ಬದನೆ ಉಂಟಲ್ಲ ಅದು. ಮತ್ತೇ ಮತ್ತೆಂತಾ ಇದೆಲ್ಲ ಬೆಳ್ದಿದ್ದಾರೆ ಮತ್ತೆ ಹ್ಮ್ ಕುಂಬಳಕಾಯಿ ಹೀಗೆಕಾಲಿ ಯಾವ್ದೊಂದು ಕೊಳ್ತದ್ದು ಬಿಸಾಡಿದ್ದು ಅದೆ ಸುಮಾರಾಗಿದೆ.

ಮತ್ತೆ ನ~ ನನ್ನ ಅಕ್ಕನ್ ಅದ್ರಲ್ಲಿ ಒಂದು interest ಉಂಟು ಮಾಡ್ಲಿಕ್ಕೆ ತರ್ಕಾರಿ ಎಲ್ಲ ಹಾಗೆ ಅವ್ಳು terrace ಅಲ್ಲಿ ಎಲ್ಲಾ ಇಟ್ಟು ಹೂವಿನ ಗಿಡದಾ ಹಾಗೆಲ್ಲ ಇಟ್ಟು ಅದನ್ನೆಲ್ಲಾ ಚಟ್ಟಿ ಅಲ್ಲಿ ಎಲ್ಲ ಬೆಳಿತಾಳೆ. ಅಲಸಂಡೆ ಆಗ್ತಾದ ಹಾಗೆ? ಸಾದಾರ್ಣ ಸಿಗ್ತದೆ ಹ ಆಗ್ತದೆ ಅದು tomato ಎಲ್ಲ ನಮ್ಮ ಇದ್ರಲ್ಲೇ ಬೆಳಿಲಿಕ್ಕೆ ಆಗ್ತದೆ ಕಷ್ಟ ಅವರಿಗೆ ಇಷ್ಟ ಇದ್ರೆ ಖುಷಿ ಆಗ್ತದೆ ಮಾಡ್ಲಿಕ್ಕೆ ಕಷ್ಟ ಅಂತ ನಮ್ಗೆ ನಮ್ಗೆ ಕಷ್ಟ ಆಗಿತ್ತು. ನಮ್ಗಷ್ಟು ಅಭ್ಯಾಸ ಇಲ್ಲ ಅಲ್ಲಾ ಬೆಳ್ದು ಅವ್ಳಿಗೆಲ್ಲಾ ಬಾರಿ interest ಇರುವ ಕಾರಣ YouTube ಅಲ್ಲಿ ಎಲ್ಲ ಈಗ ಮತ್ತೆ mushroom ಬೇಳಿಯುದೆಲ್ಲ ಸಾದಾರ್ಣ ಎಲ್ಲರುಸಾ ಸಾಮನ್ಯವಾಗಿ ಎಲ್ರೂ ಬೆಳಿತಾರಲ್ಲ. ಹಾಗೆ ಗೋಣಿಯಲ್ಲಿ ಎಲ್ಲ ಗೋಣಿದು ತುಂಬಿಸಿ ಗೊಬ್ಬರ ತುಂಬಿಸಿ ಏನೋ ಅದ್ರಲ್ಲಿಸ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ನನ್ಗೆ ಒಮ್ಮೊಮ್ಮೆ ಹೆದ್ರಿಕೆ ಆಗ್ತದೆ ಅದು ಒಮ್ಮೊಮ್ಮೆ ವಿಷ ಆಗ್ತದಂತೆಲ್ಲಾ. ಹೌದ್ ಹೌದ್ ಅದೆ ಮನೇಲಿ ಅಡಿಕೆ ಕೃಷಿ ಎಲ್ಲ ಉಂಟ ನಿಮ್ಗೆ? ಹ ನಮ್ಗೆ ಅಡಿಕೆ ಮತ್ತೆ ಇದು ತೆಂಗಿನ ಮರಗಳುoಟು ಸ್ವಲ್ಪ ಮತ್ತೆ ಇದು ಉಂಟು pepper ಇದು ಎಂತ ಹೇಳುದು ಒಳ್ಳೆ ಮೆಣಸು.

ಉಂಟು ಮತ್ತೆ coco ಉಂಟು ಸ್ವಲ್ಪ. ಹೌದಾ ಇದು ತರ್ಕಾರಿ ಕೂಡ ಬೆಳೆಸ್ಲಿಕ್ಕೆ ಒಳ್ಳೆ ಆಗ್ತದೆ ಇಲ್ಲದಿದ್ರೆ ನಮ್ಮ ತರ ಕಾಲಿ site ನಲ್ಲಿ ಮನೆ ಕಟ್ಟಿದ್ರು ಸ್ವಲ್ಪ ಅದಿಕಂತನೆ ಎಲ್ಲ ಈ ಸಾವಯವ ಗೊಬ್ಬರ ಎಲ್ಲ ಅದಿಕಂತನೆ ತರ್ಬೇಕು ಮಾಡ್ಬೇಕು.

ಹ್ಮ್ ಅದು ಮಾತ್ರ ನನಿಗೆ ಅಂದ್ರೆ ಅಷ್ಟು ಅದ್ರಾ ಅಭ್ಯಾಸ ಇಲ್ಲ ನೋಡಿ ಗೊತ್ತುಂಟು ಅಷ್ಟೇ ಹೊರತು ಮಾ~ ಅದು ತರ್ಕಾರಿ ಬೆಳಸಿ ನನ್ಗೆ ಅಷ್ಟು ಗೊತ್ತಿಲ್ಲ.

ಆದ್ರೆ ಒಳ್ಳೇದಾಗ್ತದೆ ಈ ಹೊರಗೆ spray ಎಲ್ಲ ಮಾಡಿ ತರುದಕ್ಕಿಂತಾದೀತು. ಹೌದೌದೌದು ಹೊರಗೆ ತರ್ಲಿಕ್ಕೆ ಭಯ ಆಗ್ತದೆ ಎಂತ ಎಲ್ಲ ಹಾಕಿ ಇಡ್ತಾರೆ ಅದು ಕೆಲವೊಮ್ಮೆ ತೊಳಿವಾಗೆಲ್ಲ ಒಂತರ ಹೋಗ್ತದೆ . ಹೌದೌದು ಅದೊಂದು ನಾನ್ ಒಂದು paper ಅಲ್ಲಿಸ ಓದಿದ್ದೆ ಮತ್ತೆ ಹೀಗೆ ಎಲ್ಲ ಎಂತ ತರ್ಕಾರಿಯ ಮೇಲೆ ಎಲ್ಲ ಅ ಬೇಡಾಡಿದ್ದೆಲ್ಲಾ spray ಮಾಡಿದ ಕಾರಣ ಅದ್ರ ಮೇಲೆ ಪ್ರಾಣಿ ಎಂತ ಬಂದು ಕುತ್ಕೊಳ್ಳುದಿಲ್ಲ ಅಂತೆ ಸಣ್ಣ ನೊಣಗಳೆಲ್ಲಾ ಅದು ಯಾರ್ ಸ ಅಂದ್ರೆ ತೋಕೊಳ್ಬೇಡಿ ಅಂತ ಬರ್ದಿತ್ತು ಅದ್ರಲ್ಲಿ ಅದು ಓದಿ ತರ್ಕಾರಿಯ ಅಂಗಡಿಯವರು ಅದ್ರ ಮೇಲೆ ಜೇನು spray ಮಾಡ್ಲಿಕ್ಕೆ ಆಗ ಬಂದು ಕೂತ್ಕೊಳ್ತದಲಾ ಹುಳಗಳೆಲ್ಲಾ . ಸುಮಾರ್ ಅದ್ರ ಬಗ್ಗೆ ಅ ಇದ್ರಲ್ಲಿ news paper ಅಲ್ಲಿ ಎಲ್ಲಾ ಬರ್ತಾ ಉಂಟು ಹಾಗೆ ಮತ್ತೆ ನಾವೇ ಒಂದು ಬೆಳ್ದದ್ದು ಬಸಳೆ ಎಲ್ಲ ಯಾವಾಗಾಸ ಆಗ್ತಾದಲ ಬೆಳ್ದ್ರೆ ಮತ್ತೆ. ಹ ಹ ಹ ಆದ್ರೆ ನಾವ್ ಮನೇಲಿ ಮಾಡುದುಂಟಲ್ಲ ಇದು ಕೀಟ ಎಲ್ಲ ಜಾಸ್ತಿ ನಮ್ಗೆ ಈ ಅಂಗಡಿದೆಲ್ಲ ಹೇಗೂ ಇಡ್ತಾರಲ ಅದು ನೋಡುವಾಗ್ಲೇ ಅವ್ರೇನೋ ಹಾಕ್ತಾರೆ ಅದಿಕ್ಕೆ ಕೀಟ ಎಲ್ಲ ಬರದ ಹಾಗೆ.

ಅದಿಕ್ಕೊಂದು ಸ್ವಾದಸ ಇರುದಿಲ್ಲ ಎಂತ ತಿನ್ನುವಾಗ ಒಂದು ಒಳ್ಳೆ taste ಸ ಬರುದಿಲ್ಲ ಒಟ್ಟಾರೆ plastic ತಿಂದ ಹಾಗೆ ಆಗ್ತದೆ ತರ್ಕಾರಿ .

ನೀವು ಹೊರಗೆ ಮಾರ್ತೀರ ತರ್ಕಾರಿ ಅನ್ನು? ಅದೇ ಮಾರುದಿಲ್ಲ ಮನೆ ಖರ್ಚಿಗೆ ಮಾತ್ರ ಅಷ್ಟೆಲ್ಲ ಆಗುದಿಲ್ಲ ಮನೇಲಿ ಮಾರುವಷ್ಟು. ಹೌದಾ ನಾವುಸಾ ನಮ್ಗೆ ಸೌತೆ ಒಂದು ಸ್ವಲ್ಪ ಜಾಸ್ತಿ ಆಗುವ ಕಾರಣ ಮಾರ್ತೇವೆ ಬಿಟ್ಟ್ರೆ.

ಅದೆ ಕುಂಬಳಕಾಯಿ ಸೌತೆ ಎಲ್ಲ ಮಾರ್ತೇವೆ ಯಾವಾಗಲ್ಲ ನಮ್ಗೆ. ಹ ಸರಿ ಆಯ್ತಾ ನನ್ಗೆ ಊಟಕ್ಕೆ ಅಲ್ಲಿ ಕಾಯ್ತಾ ಇದ್ದಾರೆ ಇನ್ನೊಂದ್ಸಲ ಮಾತಾಡುವ.

ಹಾ ಬಟ್ಟಿ ತೊಗೋಳುನ್ ಬ~ ಬರ್ತೀರಿ? ಬಟ್ಟೆ ತೊಗೋಳಾಕ್ ಹೋಗುಣ್ರಿ ಮತ್ತ್ ರೀ .

ಮತ್ತೇನ್ ಮತ್ತೇನ್ರೀ. ಇಲ್ಲ ನಾವು ತೊಗೋಬೇಕಾಗೇತ್ರಿ ಬ~ ಬಟ್ಟೆಯಲ್ಲ ನಮ್ದು ಬಟ್ಟೆ ಬಟ್ಟೆ ತೊಗೋಬೇಕು. ಆಮೇಲೆ shoes ತೊಗೋಬೇಕಾಗೈತಿ . ತೊಗೋಳುದ್ ಐತಿ ಹುಂ ರೀ ಬರ್ತೀರಿ ಎಷ್ಟೋತ್ತಿಗ್ ಹೋಗುಣ್ರಿ? ಏ ನೀ ಹೊ ಹೊ.

Shirt piece pant piece? ಎಲ್ಲಪ್ಪ ಎಲ್ಲ ಇದ್ರೊಳಗ ಅಲ್ಲ ನಮಗ್ ಅರ್ಬಿ ತೊಗೊಂಡ್ ಹೊಲಸಾಂಗಿಲ್ರಿ, ಹೊಲ್ದಿದ್ದನ್ನ ತೊಗೊಂಡ್ ಬಿಡುದ್ರಿ.

ಹಾ ಆ pant, shirt ಎರಡು. ಹಾ pant, shirt ಅಲ್ಲ ಅಂಗಿ, pant . Pant ಅ.

ಮತ್ತ್ ರೀ

ಕಾಲಾಗ್ ಕಾಲಾಗ್ ಹಾಕ್ಕೊಳಾಕ್ boot ಆ.

Boot ಆ ಹುಡಗೋರ್ಗೆ ಸ್ವಲ್ಪ ಚಲೊ ಐತ್ರಿ pencil ಲಾ book ಆ.

ಪುಸ್ತಕ. ಯಾ~ ಯಾವ್ ಅಂಗಡ್ಯಾಗ್ ತೊಗೋತೀರಿ ನೀವ್? ಇಲ್ಲೇ swami collection ಐತ್ಲ್ಯಾ.

ಮತ್ online ದಾಗ್ ಅಂತೂ ಜಾಸ್ತಿ sho~ ಇದು ಇದು ಮಾಡಂಗಿಲ್ರಿ ಇವತ್ತೆ ಇಲ್ಲೇ.

ನಮ್ಗ್~ ನಮ್ಮ್ ಕಡೆ ಕೊಣ್ಣೂರ್ ಇದ್ದಿದ್ದ್ ಅರವಿ ಅಂಗ್ಡಿ.

ಇಲ್ಲೆ ನಮ್ಮ್ ಕಡೆ ಬಂದೇತಿ ಕೊಣ್ಣೂರ್ ಅಂಗ್ಡಿ.

ಅಲ್ಲೇ ಹೋಗಿನ್ನಿ ಒಂದ್ಯಾರ್ಡ್ ಸಲಾ ಮೂರ್ ಸಲಾ ఎక్కువ rate ಅಮ್ಮ್ ಇದ್.

ಆ ದುಡ್ಡ್ ಜಾಸ್ತಿ ಹೇಳಾಕತ್ತ.

ದುಡ್ಡ್ ಜಾಸ್ತಿ ಹೇಳಾಕತ್ತ ಅಂತೇಳಿ ಬ್ಯಾಡ ಅಂದ ಒಂದ್ ಅಂಗ್ಡಿ ಕಾಲ್ ಕಾಲೇ ಇಡಾಕ್ ಬ್ಯಾಡ ಅಂತಾನ್.

ನಾ ಹೇಳಿನಿ .

ನಾ ಅಲ್ಲೇ ನಿನ್ನೆ ಆಲ್ ಮನ್ನೆಒಂದ್ ಎರ್ಡ್ ಎರ್ಡ್ ಸಲ ಎರ್ಡ್ ಜೊತೆ ಬಟ್ಟೆ ತಗೊಂಡೆನ್.

ಇಲ್ಲಿ ಅಲ್ಲಿದ್ ದರಾ ಹೆಂಗ್ ಐತಿ ಬೇಡ್ ತಗೋಬೇಕ್ ಆಕ್ಕೆತಿ.

ಅವ್ರೆನ್ ಮಾಡ್ತಾರ್ ಪೈಲಾನರ್ ಇದ್ amount ಇದ್ ಅದ್~ ಅದರ ದುಡ್ಡ್ ಪೈಲಾನ ಹಚ್ಚಿರ್ತಾರ.

ಎಂಟ್ನೂರ್ ಇನ್ನೂರ್ ರುಪೈ ಹಚ್ಚ್ತರಾ ಇನ್ನೂರ್ ನಿಮ್ಗೆ ಎಂಟ್ನೂರ್ ರುಪೈ ಹಚ್ಚಿತೀ ಆರ್ನೂರ್ ರುಪೈ last ಅಂತಾರ.

ನಮ್ಗ್ ಜಾಸ್ತಿ ಆಕ್ಕೇತಿ ಅದ ನಾ ಅದ್ರಾಗ ಬೇಡ್ ತಗೋತೇವ .

ಆ ಥರ ಬೇಡ್ ತೊಗೋಳೊ ಕೂಡ್ಲೆ ಇಲ್ಲ ಅಂತಾರೆ.

ಇಪ್ಪ್~ ಇಪ್ಪತೈದು ಆ ಅದು ಇದು ಇತ್ರ ಶೇಕಡಾ ಇಪ್ಪತ್ತರಷ್ಟು ಶೇಕಡಾ ಕಡಿಮಿ ಮಾಡೇತಿ ತೊಗೋ ಅಂತಾರ್ ಅವ್ರ್.

ನೀವ್ ಇದ್ರು jeans ಎಲ್ಲ ಹಕ್ಕಲ್ ನೀವ್ ನೀವುನ.

ಸರಿ ಆಗುದಿಲ್ಲ ಅವ್. ಹ್ಮ್ ನೀವ್ .

ಹಾ ಹ್ಮ್ ಮತ್ತೇ ಇನ್ನೇನ್ ತೊಗೊಂಡ್ರಿ, ಏನೇನ್ shopping ಮಾಡಿರಿ? ಹಾ.

ಹಾ ಇದ್ ಯುಗಾದಿಗೇನ್ ನಾನು ಅದ ಎರ್ಡ್ ಎರ್ಡ್ ಎರ್ಡ್ ಜೊತೆ ತೊಗೊಂಡುನು.

ನಮ್ಮ ನಮ್ಮ್ ಹುಡುಗೋರಿಗು ತೊಗೋದ್ ಐತಿ ಇವತ್ತ್ ಸಾಯಂಕಾಲ. ಹ್ಮ್. ಹ್ಮ್ ಎಲ್ಲಾ ready ಇದ್ದಿದ್ದನ್ನ ತೊಗೊಂಡ್ ಹೊಲಸೊವೆಲ್ಲ ಏನಿಲ್ಲಾ.

ಹಾ ಅವಂಗ boot ಬೇಕ . ನಿಮ್ದ್ ಅಷ್ಟ್ ಅಂದ್ರೂನು ಇಬ್ಬರ್ದು ತೊಗೋಬೇಕಲಾ .

ಆರ್ನೂರ್ ಆರ್ನೂರ್ ರುಪೈ. ಹಾ ಅದಾವ್ರಿ ಎಲ್ಲಾನು ಜಾಸ್ತಿನ್ ಅದಾವ್. ಹ್ಮ್ ಇಲ್ಲ ಸ್ವಲ್ಪ್ ಹೋದ್ರುನು ಬೇಡ್ ತೊಗೋಬೇಕ್ ಯಾವಾಗ್ಲೂ. ಹಾ ಬೇಡ್ ತೊಗೋಬೇಕ್ ಬಿಡ್ರಿ. ಹಾ ಅವ್ರ್ ಹೇಳ್ತಾರ್ ಅಂತಂದ್ ಕೊಡಂಗಿಲ್ಲ. ಹೇ ಅಷ್ಟ್ ಕೊಡಂಗಿಲ್ಲ ಹೇ ಬಿಟ್ಟಾಕ್ ಬಿಡ್ರಿ ಬೇಡ್ ಬೇಕು. ಹಾ ಯಾವಾಗ್ಲೂ ಹೇಳ್ತೇನಿ ಅವ್ರೆನ್ ಅಂತಾರ ಗೊತ್ತೈತಿ.

ಅಂಗಿಗೆ, ಆ ಇದಕ್ ಇಷ್ಟ್ ರೊಕ್ಕಾ ಅಂತಾರ ಅವ್ರ್ ಆರ್ನೂರ್ ಎಂಟ್ನೂರ್ ಕೊಡಂತಾರ್.

ನಾವ್ ಏನ್ ಮಾಡುದ್ ಅದೇ ಮತ್ತೆ ಅದೇ ಎಂಟ್ನೂರ ಹಿಂಗ್ ಮಾಡಿ ಆ ಲೆಕ್ಕ ಹಾಕುದ್.

ಹಿಂಗ್ ಹೇಳಿಬಿಡುದ ಅವ್ರ್ ಅರ್ಧ ಕ್ಕ್ ಅರ್ಧ ಜಾಸ್ತಿ ಜಾಸ್ತಿ ಹೇಳ್ತಾರ್ ಅವ್ರ್.

ತೊಂಬರ್ರಿ ಪಾ ಈಗ ಹೊಂಬರ್ರಿ ಸಾಯಂಕಾಲ ಅದು ಹೋಗಿ ತೊಗೊಂಬರ್ರಿ ನೋಡ್ರಿ. ಅಲ್ಲ ಬಟ್ಟೆ ಗಿಟ್ಟೆ ಏನ್ ಬೇಕಾದ್ ತೊಗೋನಾ. ಕೊಡಿಸ್ತೇನ್ ಬರ್ರಿ ನಾನು ಬರ್ಬೇಕ್ ಆಕಡೆ.

ಆಯ್ತ್ ಮತ್ತೆ call ಮಾಡ್ತೇನಿ ತೊಗೋರಿ phone ಬರ್ತದೆ.

ಹೌದಾ, ಇನ್ನೇನ ಗಣೇಶ ಹಬ್ಬ ಬತಾ೯ ಇದೆ ಅಲ್ಲಾ.

ಹ್ಮ್ ಅದಕ ಕರ್ಯಾಕoತ phone ಮಾಡಿದೆ. ಹಾ ಬರ್ರೀ ಮತ್ ನಮ್ ಮನೀಗೆ ಈ ಸಾರಿ ಎಲ್ಲಾರು ಕೂಡಕೊಂಡ. ಚಿಕ್ಕಮ್ಮ ಅಲ್ಲಿ ಹಬ್ಬ ಮಾಡಿ ಭಾಳ ದಿನಾ ಆಗಿತ್ತು.

ಹುಬ್ಬಳಿಲಿ ಮಾಡಿ, ನಿಮ್ಮ ಮನೇಲಿ ಭಾಳ ದಿನಾ ಆಗಿತ್ತು ಬತೇ೯ನ್ ಚಿಕ್ಕಮ್ಮ. ಅದ ಐದ್ ದಿನಾ ಕುಡಸ್ತೇವ್ ಐದು ದಿನಾ ಇದ್ದ,

ಹಾ, ಎಲ್ರ ಕರ್ಯಾ , ಎಲ್ಲಾರು ಕೂಡಕೊಂಡ ಮಾಡಿದ್ರನ್ ಛಂದಲಾ ಬಾ. ಹೌದ್ ಹೌದ್ ಚಿಕ್ಕಮ್ಮ ಬರ್ತಿನ್. ಅದಕ್ ಬರ್ರೀ ಕುಡಸ್ತೇವ್ ಗಣಪತಿ.

ಐದ್ ದಿನ ನಾವ್ ನಮ್ ಮನ್ಯಾಗ ಅವತ್, ನಾವ್ ಶಾವಗಿ ಮಾಡಿ ಇದ್ ಮಾಡ್ ಬೇಕ್ ನೈವೇದ್ಯ ಮಾಡಬೇಕ್ಕಾಕ್ಕೇತಿ. ಹೌದ್ ಹೌದ್ರೀ, ಮೋದಕಾ ಜಾಸ್ತಿ ಕೊಡ್ರಿ ಹಂಗಂದ್ರ. ಹಾ ಹಾ ಹಾ, ಮಾಡುನ ಮೋದಕಾ ಬರ್ರೀ. ಅಂದ್ರ ಅದೇ ಈಸ್ಟಾ . ಕಡಬು, ಮೋದ್ಕ ಒಂಥರಾ ಎಲ್ಲಾರು ಕೂಡಿ ಮಾಡೋದು ಒಂಥರಾ ಇದ್ ಅಲ್ಲಾ. ಅದ್ ಹಬ್ಬಾನು ಚೆನ್ನಾಗ್ ಆಗತ್ತೇತಿ ಬರೇ ಅದ ಇಟ್ಕೋಂಡ್ ತಿನ್ನೋದ್ ಚೆನ್ನಾಗಿತೆ೯ತಿ ಹಬ್ಬಾ. ಹೌದು ಎಲ್ಲಾರು ಸೇರಿ ಮಾಡೋದು ಭಾಳ ಛಂದ ಅನಸ್ತೇತಿ. ನಿಮ್ಮನೇಲಿ ಮೊದಕಾ ತುಂಬಾ ಇಷ್ಟಾ ನಮಗೆಲ್ಲಾ. ಅಕ್ಕ ತಂಗಿಯರ್ ಮಕ್ಕಳಿಗೆ ಇಷ್ಟ, ಕಚ~ ಕಚಿ೯ಕಾಯಿ ಇಷ್ಟ.

ಅದನೆಲ್ಲಾ ಇಸ್ಕೊಂಡ್ ಹೋಗತೀತಿ೯ದ್ವಲ್ರೀ . ಹೌದ್ ಹೌದ್ ಮಾಡ್ತಿನಿ, ಮೊದ್ಲೆ ಮಾಡಿ ಇಡ್ತಿನಿ ನೀವ್ ಬರೋಕಿನ್ತ ಎಲ್ಲ ಮಾಡಿ ಇಟ್ಟಿರ್ತಿನಿ . ಜಾಸ್ತಿ ಮಾಡ್ಕೋಡ್ರಿ ನಾನ್ .

ಹಾ ಆಯ್ತ್ ತಗೋರಿ. ಬತಿ೯ದಾರಲ್ರಿ?